ಗುಡ್ಡಗಾಡುಗಳಲ್ಲಿ ನೀರು ಹರಿಯುವುದು ಕಂಡು ಬಂದಿದೆ.

ಮತ್ತು ಬಹಳಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಜ್ಯೂಸುಗಳಿವೆ.

ಬಹಳ ಬೇರೆ ಬೇರೆ ರೀತಿಯ ಎಣ್ಣೆಗಳಿವೆ.

ಮತ್ತು ಸ್ಟಾರ್ಟ್ ಮಾಡೋ ಬಟನ್ಸ್ ಅದವು.

ಕಂಬಗಳಿಂದ ಕೂಡಿದೆ ಹಂಚುಗಳಿವೆ ಹಿಂದೆ ಒಣಗಿದ ಗಿಡ ಇದೆ.

ಇದು ಜೇ.ಬಿ ಅಸೋಸಿಯೇಟ್ಸ್ ಇದೆ ಇದು ಹಳೆಯ ಮ್ಮ್ ವಸ್ತು ಮನೆಗಳಿಂದ ನಿರ್ಮಾಣಗೊಂಡಿದೆ.

ಇಲ್ಲಿ ಪವನ್ ಬುಕ್ ಹೌಸ್ ಇದೆ ಬಹಳಷ್ಟು ಬ್ಯಾಗ ಗಳಿವೆ ಬುಕ್ಕ ಗಳಿವೆ ಕೀಬೆಂಚ್ ಗಳಿವೆ.

ಮತ್ತು ಬೇರೆ ಬೇರೆ ರೀತಿಯ ಬುಕ್ ಗಳಿವೆ.

ಮತ್ತು ಅ ಆಮ್ ಬಾಯ್ಸ್ ಅರಿವೇಗಳನ್ನು ಹಾಕಲು ಕೈ ಚೀಲಗಳಿವೆ.

ಇದೊಂದು ರೂಮು ಆಗಿದ್ದು ರೂಮು ಗಳು ಪರದೆಯಿಂದ ಕೂಡಿವೆ.

ಮತ್ತು ಟೇಬಲ ಗಳಿವೆ ಟೇಬಲ್ ಮೇಲೆ ಬೆಡ್ಶೀಟಿನಿಂದ ಹೊಚ್ಚಿದಂತ ಅಲಂಕೃತಗೊಂಡಿವೆ.

ಪ್ಯಾನ್ ಇದೆ ಕಿಟಕಿಯಲ್ಲಿ ಬೆಳಕು ಕಂಡ ಮುಂದಿದೆ.

ಇಲ್ಲಿ ಕ್ರೇನ್ ಇದೆ ಮತ್ತು ಗುಡಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇಬ್ಬರು ಮನುಷ್ಯರಿದ್ದಾರೆ.

ಗಿಡಗಳಿವೆ ಪೈಪ್ಲೈನ್ ಇದೆ ಕಿಟಕಿಗಳು ಕಂಡು ಬರುತ್ತವೆ.